ಮತ್ತು ಪಕ್ಕದಲ್ಲಿ ಪುಟ್ಟಿಗಳನ್ನು ಬಿಸಾಡಲಾಗಿದೆ ನೀರು ಕುಡಿಯುವ ಕ್ಯಾನು ಇದೆ ಒಂದು ನೆಲದ ಮೇಲೆ ಹೂಗಳನ್ನು ಹಾಕಲಾಗಿದೆ.

ಇಲ್ಲಿ ಎರಡು ಬತ್ತದ ಗದ್ದೆಗಳ ಚಿತ್ರಣದ ದೃಶ್ಯವಿದೆ ಇದರಲ್ಲಿ ಒಂದು ಬತ್ತದ ಗದ್ದೆಯಲ್ಲಿ ನೀರು ನಿಂತಿದೆ ಅಲ್ಲಲ್ಲಿ ಬತ್ತದ ಸುಡುಗಳನ್ನು ಹಾಕಲಾಗಿದೆ.

ಕಪ್ಪು ಮಣ್ಣಿನಿಂದ ಕುಡಿದ ಈ ಬೇಸಾಯ ಭೂಮಿಯಲ್ಲಿ ಆಗತಾನೇ ಸಸಿಗಳನ್ನು ನಟಿಸಲಾಗಗಿದ್ದು ಅವು.